ಇಲ್ಲಿ ಕಾರ್ಮಿಕರು ಮಣ್ಣು ಮತ್ತು ಸಿಮೆಂಟ್ ಅನ್ನ ಕಲಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ.

ಇದರ ಹಿಂದೆ ಒಂದು ನೀಲಿ ತಳ್ಳು ಗಾಡಿ ಇದೆ.

ಇದು ಒಂದು ಹಣ್ಣಿನ ಅಂಗಡಿಯ ಚಿತ್ರಣ.

ನಾಲ್ಕು ಜನ ಪುರುಷರು ಒಬ್ಬ ಮಹಿಳೆ ಒಬ್ಬ ಪುರುಷ ಗಾಡಿಯ ಮೇಲೆ ಕುಳಿತು --

ಎದುರುಗಡೆ ನೀಲಿ ಹಳದಿ ಕೆಂಪು ಬಣ್ಣದ ಶರ್ಟ್ ಗಳನ್ನು ನೇತು ಹಾಕಿರೋದನ್ನ ನೋಡಬಹುದು.

ಇಲ್ಲಿ ನಾನಾ ವಿಧವಾದ ಪ್ಲಾಸ್ಟಿಕ್ ಹೂಗಳನ್ನ ಇರಿಸಿದಾರೆ.

ಮೂರು ಐಸ್ ಕ್ರೀಮ್ ನ ಉಂಡೆಗಳನ್ನ ಇಟ್ಟಿದ್ದಾರೆ.

ಈ ಮೈದಾನದಲ್ಲಿ ತುಂಬ ಕಾರ್ ಗಳನ್ನ ನಿಲ್ಲಿಸಿದ್ದಾರೆ.

ಇಲ್ಲಿ ನಾವು ಬೂದು ಬಣ್ಣದ ಹಾಗೆ ಕೆಂಪು ಬಣ್ಣದ ಅಲ್ಮೆರ ಗಳನ್ನು ನೋಡಬಹುದು.

ಹಾಗೆ ತುಂಬಾ ಜನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ.

ಅದರಿಂದ ಆಚೆ ಈಜುಕೊಳ ಇರುವ ಹಾಗೆ ಕಾಣ್ತಾ ಇದೆ.